ಎಷ್ಟೇಲ್ಲಾ ಮಿಷನ್ ಹಿಡಕೊಂಡು ನಿತ್ತಕೊಂಡು ಕೆಲಸ ಮಾಡತದರು.

ಇದು ಬಂದಬಿಟ್ಟು ಎಲೆಕ್ಟ್ರಿಕಲ್ ಗೂಡ್ಸ್ ಗಾಡಿ ಇದಂಗ ಐತಿ ಇವಾಗ ನಾವು ಸೀಟಾಗ ಎನ್ರು ಹಾಕೊಂಡು ಅಡ್ಡಾಡಕ್ಕ ಅಂಗಡಿ ಅಂಗಡಿ ಮಾರ್ಕೆಟ್ ಒಳಗ ಅಡ್ಡಾಡಕ್ಕ ಕೂತ್ರು ಈವಾಗ ನಾವು ಮಾರ್ಕೆಟಿಂಗ್ ಮಾಡಕತ್ರು ಬಹಳ ಅನಕೂಲ ಆಗತ್ಯತಿ ಇದು ಚಾರ್ಜರ್ ಗಾಡಿ ಆಗಿರಬಹುದು.

ಇದು ಫಿಶ್ ಮಾರ್ಕೆಟ್ ಐತಿ ಉಹ್ ಬಹಳ ತರದು ಫಿಶ್ ಕಾಣಕುನ್ನತವು ಮತ್ತೆ ಅವ ಫಿಶ್ ಮಾರುವ ನೀರ ಏನ್ ಪೈಪ್ ಹಿಡದವ್ವ ಸುತ್ತಲೂ ಫಿಶ್ ಅಂಗಡಿ ಜ್ವಾಲ ಜರಕಿನ ಅಂಗಡಿ ಇವೆಲ್ಲಾ ಕಾಣಕೂನ್ತ್ಯ್ ತಿ.

ಆಹ್ ಇದು ಕೆಂಪು ಗುಲಾಬಿ ಇದು ಬಹಳ್ ಚಂದ ಕಾಣ್ ತ್ಯತಿ ಹೆಣ್ಣಮಕ್ಕಳು ಮೂಡ್ ಕೊಳ್ ತಾ ಮತ್ತೆ ಲವ್ ಪ್ರೊಪೊಸೆಗೆ ಇದನ್ನ ನಾವ ಎಲ್ಲಾ ಈಗ ಯೂಸ್ ಮಾಡೇವಿ.

ಹೋಗಿ ಓದಬಹುದು ಬುಕ್ಸ್ ಯಾವವು ಬೇಕು ಅಂತ ತೋಕೋಬಹುದು.

ಎಲ್ಲಾ ತರಹದ ಮೇಕೆಗಳು ಇಲ್ಲಿ ಕಾಣ್ ತದವು ಬ್ಲಾಕ್ .]